ಆ ಕಾದಾನೇನ ಅದಕೆ ಬುದ್ದಿ ಕಲ್ಸಕೆ ಅಅ ಒಂದು ಟ್ರೇನಿಂಗ ಕೊಡೊ ಗೋಸ್ಕರ ಇತರ ಕ್ಯಾಂಪ್ ಉಸ್ ಮಾಡ್ತಾರೆ--

ಮೊನ್ನೆ ಮೊನ್ನೆ ಒಂದ್ ಅರ್ಜುನ ಆನೆಗೆ ಬಲಿ ಕೊಟ್ಟಿದೆ ಒಂದು ಕಾಡಾನೆ ಈಗ ಆ ಕಾಡಾನೆಗೆ ಕರ್ಕೊಂಡ್ ಬಂದು ಟ್ರೇನಿಂಗ ಕೊಡಬೋದು.

ನಾವ್ ಓಡಾಡಕ್ಕೆ ತುಂಬ ಹೆಲ್ಫ್ಯೂಲ್ ಆಗತ್ತೆ ಮತ್ತೆ ದೊಡ್ಡ ದೊಡ್ಡ ದೊಡ್ಡ ಗೂಡ್ಸ್ ಗಳನ್ನೂ ಕ್ಯಾರಿ ಮಾಡಬೋದು ಅಅ ಈ ಆಳಿ ಅಳ್ಳಿಯಲ್ಲಿ ಜೆಲ್ಲಿಗಳೇ ಉಸ್ ಮಾಡೋದು ಜಾಸ್ತಿ.

ಆಟೋ ಆಟೋ ಉಸ್ ಆಗ್ತಿರೋದು ಮೇಜರ್ ಆಗಿ ನೋಡಬೋದು ಮಹಾನಗರ ಪಾಲಿಕೆ ತುಂಬ ಉಸ್ ಮಾಡ್ತಾರೆ ಅಅ--

ಎದು ಪ್ರವಿಸಿಷನ್ ಸ್ಟೋರ್ ಪ್ರೋವಿಸೊನಾಲ್ ಸ್ಟೋರ್ ಹೆಸರು ಅಂದ್ರೆ ಎಸ್ ಎ ಪ್ರೋವಿಸೊನಾಲ್ ಸ್ಟೋರ್ ಅಂತ. ಮ್ ಕೆ ಕೆ ರೋಡ್ ಶಿವಮೊಗ್ಗದಲ್ಲಿದೆ .

ಆ ವೊಯಿಲೆಟ್ ಕಲರ್ ಮತ್ತಿಲ್ಲಿ ಹಳದಿ ಕಲರ್ ಇದೆ ಅಲ್ಲಿ ಹಿಂದೆ ಗಡೆ ಒಂದು ಹುಯುವಿನ ಈದ್ ಇದೆ ಅಅ ಯಲ್ಲೋ ಇಷ್ಟ ಪಡ್ತಾರೆ.